ಕೇಟಚ್ ನ ಕಸ್ಟಮೈಜ್ ವಿಷಯಕವಾದ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನೀವು ಒಂದು ಲೆಕ್ಚರ್ ಅನ್ನು ಹೇಗೆ ನಿರ್ಮಿಸುವುದು ಕೇಟಚ್ ನ ಕಸ್ತಮೈಜ್ ಹೇಗೆ ಮಾಡುವುದು ಸ್ವಂತ ಕೀಬೋರ್ಡ್ ಅನ್ನು ಹೇಗೆ ನಿರ್ಮಿಸುವುದು ಎನ್ನುವುದನ್ನು ಕಲಿಯುತ್ತೀರಿ ಇಲ್ಲಿ ನಾವು ಉಬುಂಟು ಲಿನಕ್ಸ್ 1110 ರಲ್ಲಿ ಕೇಟಚ್ 171 ಎಂಬ ತಂತ್ರಾಂಶವನ್ನು ಉಪಯೋಗಿಸುತ್ತೇವೆ
ಈಗ ಕೇಟಚ್ ಅನ್ನು ಒಪನ್ ಮಾಡೋಣ
ಗಮನಿಸಿ ಮೂರನೇಯ ಸ್ತರವು ಕಾಣುತ್ತಿದೆ
ಏಕೆಂದರೆ ನಾವು ಕೇಟಚ್ ಅನ್ನು ಕ್ಲೋಸ್ ಮಾಡಿದ್ದಾಗ ಮೂರನೇಯ ಸ್ತರದಲ್ಲಿಯೇ ಇದ್ದೆವು
ಈಗ ನಾವು ಹೊಸ ಲೆಕ್ಚರ್ ಅನ್ನು ನಿರ್ಮಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ
ಇಲ್ಲಿ ನಾವು ಹೊಸತಾದ ಅಕ್ಷರಸಮೂಹವನ್ನು ರಚಿಸೋಣ
ಇದು ಟೀಚರ್ಸ್ ಲೈನ್ ನಲ್ಲಿ ತೋರುತ್ತದೆ
ಮೈನ್ ಮೆನ್ಯುವಿನಿಂದ ಫೈಲ್ ಅನ್ನು ಆರಿಸಿ ಎಡಿಟ್ ಲೆಕ್ಚರ್ ಎಂಬಲ್ಲಿ ಒತ್ತಿ
ಒಪೆನ್ ಲೆಕ್ಚರ್ ಫೈಲ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಈಗ ಕ್ರಿಯೇಟ್ ನ್ಯೂ ಲೆಕ್ಚರ್ ಎಂಬ ವಿಕಲ್ಪವನ್ನು ಆರಿಸಿ ಒಕ್ ಎಂಬಲ್ಲಿ ಒತ್ತಿ
ಕ್ಟಚ್ ಲೆಕ್ಚರ್ ಎಡಿಟರ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಟೈಟಲ್ ಫೀಲ್ಡ್ ನಲ್ಲಿ A ಡಿಫಾಲ್ಟ್ ಲೆಕ್ಚರ್ ಎಂಬ ವಾಕ್ಯವನ್ನು ಆರಿಸಿ ಮತ್ತು ಅದನ್ನು ಅಳಿಸಿ ಮೈ ನ್ಯೂ ಟ್ರೇನಿಂಗ್ ಲೆಕ್ಚರ್ ಎಂದು ಟೈಪ್ ಮಾಡಿ
ಲೆವೆಲ್ ಎಡಿಟರ್ ಎನ್ನುವುದು ಲೆಕ್ಚರ್ ನ ಸ್ತರವನ್ನು ಸೂಚಿಸುತ್ತದೆ
ಲೆವೆಲ್ ಎಡಿಟರ್ ಎಂಬ ಬಾಕ್ಸ್ ನ ಒಳಗೆ ಕ್ಲಿಕ್ ಮಾಡಿ
ಈಗ ಡಾಟಾ ಒಎಫ್ ಲೆವೆಲ್ 1 ಎಂಬುದರ ಕೆಳಗೆ ನ್ಯೂ ಕ್ಯಾರಕ್ಟರ್ಸ್ ಇನ್ ಥಿಸ್ ಲೆವೆಲ್ ಎಂಬಲ್ಲಿ ಆ್ಯಂಪ್ ಎಂಪರ್ಸಂಡ್ ಸ್ಟಾರ್ ಮತ್ತು ಡಾಲರ್ ಚಿಹ್ನೆಯನ್ನು ಟೈಪ್ ಮಾಡಿ
ನಾವು ಚಿಹ್ನೆಗಳನ್ನು ಕೇವಲ ಒಮ್ಮೆ ಟೈಪ್ ಮಾಡಿದ್ದೇವೆ
ಇಲ್ಲಿ ಗಮನಿಸಬೇಕಾದುದೇನೆಂದರೆ ಈ ಚಿಹ್ನೆಗಳು ಲೆವೆಲ್ ಎಡಿಟರ್ ಬಾಕ್ಸ್ ನ ಮೊದಲ ಸಾಲಿನಲ್ಲಿ ತೋರುತ್ತಿವೆ
ಲೆವೆಲ್ ಡಾಟಾ ಎಂಬಲ್ಲಿ ಕಾಣುತ್ತಿರುವ ವಾಕ್ಯವನ್ನು ಆರಿಸಿ ಅಳಿಸಿ
ಆ್ಯಂಪ್ ಎಂಪರ್ಸಂಡ್ ಸ್ಟಾರ್ ಮತ್ತು ಡಾಲರ್ ಚಿಹ್ನೆಗಳನ್ನು ಐದು ಬಾರಿ ಟೈಪ್ ಮಾಡಿ
ಈಗ ಲೆವೆಲ್ ಎಡಿಟರ್ ಬಾಕ್ಸ್ ನ ಒಳಗಿನ ಪ್ಲಸ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ
ಏನಾಯಿತು
ಲೆವೆಲ್ ಎಡಿಟರ್ ಬಾಕ್ಸ್ ನಲ್ಲಿ ಅಕ್ಷರಗಳಿಗೆ ಸಂಬದ್ಧವಾದ ಮತ್ತೊಂದು ಸಾಲು ಕಾಣಿಸುತ್ತದೆ
ಲೆವೆಲ್ ಎಡಿಟರ್ ಬಾಕ್ಸ್ ನಲ್ಲಿ ಮತ್ತೊಂದು ಸಾಲನ್ನು ಆರಿಸಿ
ಲೆವೆಲ್ ನಲ್ಲಿನ ಮಾಹಿತಿಯು ಈಗ 2 ಎಂದು ತೋರಿಸುತ್ತದೆ
ಇದು ನಮ್ಮ ಟೈಪಿಂಗ್ ಪಾಠದ ಎರಡನೇಯ ಸ್ತರವಾಗಿದೆ
ನ್ಯೂ ಕ್ಯಾರಕ್ಟರ್ಸ್ ಇನ್ ಥಿಸ್ ಲೆವೆಲ್ ಎಂಬಲ್ಲಿ fjಎಂದು ಟೈಪ್ ಮಾಡಿ
ಲೆವೆಲ್ ಡಾಟಾ ಎಂಬಲ್ಲಿ ಐದು ಬಾರಿ ಎಫ್ಜೆ ಎಂದು ಟೈಪ್ ಮಾಡಿ
ನಿಮ್ಮ ಟೈಪಿಂಗ್ ಪಾಠದಲ್ಲಿ ನಿಮಗೆ ಎಷ್ಟು ಸ್ತರಗಳ ಅವಷ್ಯಕತೆ ಇದೆಯೋ ಅಷ್ಟು ಸ್ತರಗಳನ್ನು ನಿರ್ಮಿಸಬಹುದು
ಸೇವ್ ಎಂಬಲ್ಲಿ ಒತ್ತಿ
ಸೇವ್ ಟ್ರೇನಿಂಗ್ ಲೆಕ್ಚರ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ನೇಮ್ ಎಂಬಲ್ಲಿ ನ್ಯೂ ಟ್ರೇನಿಂಗ್ ಲೆಕ್ಚರ್ ಎಂದು ಟೈಪ್ ಮಾಡಿ
ಈಗ ಫೈಲ್ ಗಾಗಿ ಯಾವುದಾದರೂ ಫಾರ್ಮೇಟ್ ಅನ್ನು ಆರಿಸಿಕೊಳ್ಳಿ
ಫಿಲ್ಟರ್ ನ ಡ್ರಾಪ್ ಡೌನ್ ಸೂಚಿಯಲ್ಲಿ ತ್ರಿಕೋಣ ಚಿಹ್ನೆಯನ್ನು ಒತ್ತಿ
ಫೈಲ್ ನ ಫಾರ್ಮೇಟ್ ಆಗಿ ಕ್ಟಚ್ ಲೆಕ್ಚರ್ ಫೈಲ್ಸ್ ಎಂಬ ಕೋಷ್ಠಕದಿಂದ starktouchಎಕ್ಸ್ಎಂಎಲ್ ಎಂದು ಆರಿಸಿ
ಫೈಲ್ ಅನ್ನು ಸೇವ್ ಮಾಡಲು ಡೆಸ್ಕ್ಟಾಪ್ ಅನ್ನು ಬ್ರೌಸ್ ಮಾಡಿ ನಂತರ ಸೇವ್ ಎಂಬಲ್ಲಿ ಒತ್ತಿ
ಕ್ಟಚ್ ಲೆಕ್ಚರ್ ಎಡಿಟರ್ ಎಂಬ ಡಯಲಾಗ್ ಬಾಕ್ಸ್ ಈಗ ನ್ಯೂ ಟ್ರೇನಿಂಗ್ ಲೆಕ್ಚರ್ ಎಂಬ ಹೆಸರನ್ನು ತೋರಿಸುತ್ತದೆ
ನಾವು ಎರಡು ಸ್ತರಗಳ ಜೊತೆಗೆ ಹೊಸತೊಂದು ಟ್ರೈನಿಂಗ್ ಲೆಕ್ಚರ್ ನಿರ್ಮಿಸಿದೆವು
ಕ್ಟಚ್ ಲೆಕ್ಚರ್ ಎಡಿಟರ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚೋಣ
ಈಗ ನಾವು ನಿರ್ಮಿಸಿದ ಲೆಕ್ಚರ್ ಅನ್ನು ಒಪನ್ ಮಾಡೋಣ
ಮೈನ್ ಮೆನ್ಯುವಿನಿಂದ ಫೈಲ್ ಅನ್ನು ಆರಿಸಿ ಒಪೆನ್ ಲೆಕ್ಚರ್ ಎಂಬಲ್ಲಿ ಒತ್ತಿ
ಸೆಲೆಕ್ಟ್ ಟ್ರೇನಿಂಗ್ ಲೆಕ್ಚರ್ ಫೈಲ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಡೆಸ್ಕ್ಟಾಪ್ ಅನ್ನು ಬ್ರೌಸ್ ಮಾಡಿ ನ್ಯೂ ಟ್ರೇನಿಂಗ್ lecturektouchಎಕ್ಸ್ಎಂಎಲ್ ಎಂಬುದನ್ನು ಆಯ್ಕೆಮಾಡಿ
ಗಮನಿಸಿ ಆ್ಯಂಪ್ ಮತ್ತು ಚಿಹ್ನೆಗಳು ಟೀಚರ್ಸ್ ಲೈನ್ ನಲ್ಲಿ ಕಾಣಿಸುತ್ತಿವೆ
ಈಗ ಟೈಪಿಂಗ್ ಅನ್ನು ಆರಂಭಿಸೋಣ
ನಾವು ನಮ್ಮ ಸ್ವಂತ ಲೆಕ್ಚರ್ ಅನ್ನು ನಿರ್ಮಿಸಿದೆವು ಹಾಗೂ ಅದನ್ನು ಒಂದು ಟೈಪಿಂಗ್ ಪಾಠದಂತೆ ಉಪಯೋಗಿಸಿದೆವು
ಕೇಟಚ್ ಟೈಪಿಂಗ್ ಪಾಠಕ್ಕೆ ಹೋಗಲು ಮೈನ್ ಮೆನ್ಯುವಿನಿಂದ ಫೈಲ್ ಅನ್ನು ಆರಿಸಿಕೊಳ್ಳಿ ಒಪೆನ್ ಲೆಕ್ಚರ್ ಎಂಬಲ್ಲಿ ಒತ್ತಿ
ಮತ್ತು ಈ ಫೋಲ್ಡರ್ ಪಾಥ್ ಅನ್ನು ಬ್ರೌಸ್ ಮಾಡಿ
root gtusr gtshare gtkde4 gtapps ಜಿಟಿಕೆಟಚ್ ಮತ್ತು englishktouchಎಕ್ಸ್ಎಂಎಲ್ ಎಂದು ಆಯ್ಕೆಮಾಡಿ
ನಾವು ಕೇಟಚ್ ಅನ್ನು ನಮ್ಮ ಪ್ರಾಶಸ್ತ್ಯಕ್ಕೆ ಅನುಸಾರವಾಗಿ ನಿರ್ಮಿಸಬಹುದು
ಉದಾಹರೆಣೆಗೆ ಒಂದೊಮ್ಮೆ ನಾವು ಟೀಚರ್ಸ್ ಲೈನ್ ನಲ್ಲಿ ಇರದ ಅಕ್ಷರವನ್ನು ಟೈಪ್ ಮಾಡಿದಲ್ಲಿ ಸ್ಟುಡೆಂಟ್ ಲೈನ್ ಕೆಂಪುಬಣ್ಣಕ್ಕೆ ತಿರುಗುತ್ತದೆ
ಇದನ್ನು ನೀವು ಬೇರೆ ಬಣ್ಣಕ್ಕೆ ಬದಲಾಯಿಸಬಹುದು
ಈಗ ಕಲರ್ ಸೆಟ್ಟಿಂಗ್ ಅನ್ನು ಬದಲಾಯಿಸೋಣ
ಮೈನ್ ಮೆನ್ಯುವಿನಿಂದ ಸೆಟ್ಟಿಂಗ್ಸ್ ಆರಿಸಿ ಮತ್ತು ಕಾನ್ಫಿಗರ್ - ಕ್ಟಚ್ ಎಂಬಲ್ಲಿ ಒತ್ತಿ
ಕಾನ್ಫಿಗರ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಕಾನ್ಫಿಗರ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಕಲರ್ ಸೆಟ್ಟಿಂಗ್ಸ್ ಅನ್ನು ಒತ್ತಿ
ಕಲರ್ ಸೆಟ್ಟಿಂಗ್ಸ್ ಎಂಬುದರ ವಿವರಣೆಯು ಕಾಣಿಸುತ್ತದೆ
ಉಸೆ ಕಸ್ಟಮ್ ಕಲರ್ ಫೋರ್ ಟೈಪಿಂಗ್ ಲೈನ್ ಎಂಬ ಬಾಕ್ಸ್ ಅನ್ನು ಆಯ್ಕೆ ಮಾಡಿ
ಟೀಚರ್ಸ್ ಲೈನ್ ಎಂಬಲ್ಲಿ ಟೆಕ್ಸ್ಟ್ ಎಂಬುದರ ಮುಂದಿರುವ ಕಲರ್ ಬಾಕ್ಸ್ ಅನ್ನು ಒತ್ತಿ
select ಕಲರ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
select ಕಲರ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಹಸಿರು ಬಣ್ಣದ ಮೇಲೆ ಒತ್ತಿ
ನಂತರ ಒಕ್ ಒತ್ತಿ
ಕಾನ್ಫಿಗರ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅಪ್ಲೈ ಎಂಬಲ್ಲಿ ಒತ್ತಿ
ಒಕ್ ಎಂಬಲ್ಲಿ ಒತ್ತಿ
ಟೀಚರ್ಸ್ ಲೈನ್ ನಲ್ಲಿನ ಅಕ್ಷರಗಳು ಹಸಿರು ಬಣ್ಣಕ್ಕೆ ಬದಲಾಗಿವೆ
ಈಗ ನಾವು ಸ್ವಂತ ಕೀಬೋರ್ಡನ್ನು ನಿರ್ಮಿಸೋಣ
ಒಂದು ಹೊಸ ಕೀಬೋರ್ಡನ್ನು ನಿರ್ಮಿಸಲು ಪ್ರಸ್ತುತವಿರುವ ಕೀಬೋರ್ಡನ್ನು ಉಪಯೋಗಿಸಬೇಕಾಗುತ್ತದೆ
ಇದರಲ್ಲಿ ಬದಲಾವಣೆಯನ್ನು ಮಾಡಿ ಇದನ್ನು ಬೇರೆ ಹೆಸರಿನಲ್ಲಿ ಸೇವ್ ಮಾಡಿ
ಮೈನ್ ಮೆನ್ಯುವಿನಿಂದ ಫೈಲ್ ಅನ್ನು ಆಯ್ಕೆಮಾಡಿ ಮತ್ತು ಎಡಿಟ್ ಕೀಬೋರ್ಡ್ ಲೇಯೌಟ್ ಎಂಬಲ್ಲಿ ಒತ್ತಿ
ಒಪೆನ್ ಕೀಬೋರ್ಡ್ ಫೈಲ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಒಪೆನ್ ಕೀಬೋರ್ಡ್ ಫೈಲ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಒಪೆನ್ a ಡಿಫಾಲ್ಟ್ ಕೀಬೋರ್ಡ್ ಎಂದು ಆಯ್ಕೆ ಮಾಡಿ
ಈಗ ಈ ಫೀಲ್ಡ್ ನ ಮುಂದಿರುವ ಬಟನ್ ಅನ್ನು ಒತ್ತಿ
ಕೀಬೋರ್ಡ ನ ಸೂಚಿಯು ಕಾಣಿಸುತ್ತದೆ
ಅಲ್ಲಿ enkeyboardಎಕ್ಸ್ಎಂಎಲ್ ಎಂದು ಆರಿಸಿ ಒಕ್ ಎಂಬಲ್ಲಿ ಒತ್ತಿ
ಕ್ಟಚ್ ಕೀಬೋರ್ಡ್ ಎಡಿಟರ್ ಎಂಬ ಡಯಲಾಗ್ ಬಾಕ್ಸ್ ಕಾಣುತ್ತದೆ
ಕೀಬೋರ್ಡ್ ಟೈಟಲ್ ಎಂಬಲ್ಲಿ ಟ್ರೇನಿಂಗ್ ಕೀಬೋರ್ಡ್ ಎಂದು ಟೈಪ್ ಮಾಡಿ
ನಾವು ಕೀಬೋರ್ಡ್ ಗಾಗಿ ಯಾವುದಾದರೊಂದು ಭಾಷೆಯನ್ನು ಆರಿಸಬೇಕಾಗುತ್ತದೆ
ಲ್ಯಾಂಗ್ವೇಜ್ ಇದ್ ಯ ಡ್ರಾಪ್ ಡೌನ್ ಸೂಚಿಯಿಂದ ಇಎನ್ ಆಯ್ಕೆ ಮಾಡಿ
ಪ್ರಸ್ತುತ ಕೀಬೋರ್ಡಿನ ಫಾಂಟ್ ಅನ್ನು ಬದಲಾಯಿಸಿ
ಸೆಟ್ ಕೀಬೋರ್ಡ್ ಫಾಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಸೆಲೆಕ್ಟ್ ಫಾಂಟ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಸೆಲೆಕ್ಟ್ ಫಾಂಟ್ - ಕ್ಟಚ್ ಎಂಬ ಡಲಯಾಗ್ ಬಾಕ್ಸ್ ನಲ್ಲಿ ಫಾಂಟ್ ಗಾಗಿ ಉಬುಂಟು ಎಂದೂ ಫಾಂಟ್ ಸ್ಟೈಲ್ ಗಾಗಿ ಇಟಾಲಿಕ್ಸ್ ಎಂದೂ ಮತ್ತು ಫಾಂಟ್ ಸೈಜ್ ಗಾಗಿ 11 ಎಂದೂ ಆಯ್ಕೆ ಮಾಡಿ
ಈಗ ಒಕ್ ಎಂಬಲ್ಲಿ ಕ್ಲಿಕ್ ಮಾಡಿ
ಕೀಬೋರ್ಡನ್ನು ಸೇವ್ ಮಾಡಲು ಸೇವ್ ಕೀಬೋರ್ಡ್ ಎಎಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಸೇವ್ ಕೀಬೋರ್ಡ್ - ಕ್ಟಚ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಈ ಫೋಲ್ಡರ್ ಪಾಥ್ ಅನ್ನು ಬ್ರೌಸ್ ಮಾಡಿ
root gtusr gtshare gtkde4 gtapps ಜಿಟಿಕೆಟಚ್ ಮತ್ತು ಅಲ್ಲಿ englishktouchಎಕ್ಸ್ಎಂಎಲ್ ಎಂದು ಆಯ್ಕೆ ಮಾಡಿ
ನೇಮ್ ಎಂಬಲ್ಲಿ practicekeyboardಎಕ್ಸ್ಎಂಎಲ್ ಎಂದು ಟೈಪ್ ಮಾಡಿ
ಸೇವ್ ಎಂಬಲ್ಲಿ ಕ್ಲಿಕ್ ಮಾಡಿ
ಫೈಲ್ ಎಂಬುದು ltnamegtkeyboardಎಕ್ಸ್ಎಂಎಲ್ ಎಂಬ ಫಾರ್ಮೇಟ್ ನಲ್ಲಿ ಸೇವ್ ಆಗಿದೆ
ಕ್ಲೋಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ನೀವು ಈ ನೂತನ ಕೀಬೋರ್ಡನ್ನು ಈಗಲೇ ಉಪಯೋಗಿಸುವಂತಿಲ್ಲ
ನೀವು ಇದನ್ನು kde ಎದು ಎಂಬ ಈಮೇಲ್ ಐಡಿ ಗೆ ಮೇಲ್ ಮಾಡಬೇಕು
ಆಮೇಲೆ ಕೇಟಚ್ ನ ಮುಂದಿನ ಸಂಸ್ಕರಣದಲ್ಲಿ ಇದು ಸೇರಿರುತ್ತದೆ
ಈಗ ನಾವು ಕೇಟಚ್ ನ ಈ ಪಾಠದ ಕೊನೆಗೆ ಬಂದಿದ್ದೇವೆ
ಈ ಪಾಠದಲ್ಲಿ ಟ್ರೈನ್ ಮಾಡಲು ಮತ್ತು ಕಲರ್ ಸೆಟ್ಟಿಂಗ್ ನಲ್ಲಿ ಬದಲಾವಣೆಯನ್ನು ಮಾಡಲು ಒಂದು ಲೆಕ್ಚರ್ ನಿರ್ಮಿಸುವುದನ್ನು ಕಲಿತೆವು
ನಾವು ಪ್ರಸ್ತುತವಿರುವ ಕೀಬೋರ್ಡನ್ನು ಒಪನ್ ಮಾಡುವುದು ಅದರ ಬದಲಾವಣೆ ಮತ್ತು ಸ್ವಂತ ಕೀಬೋರ್ಡಿನ ನಿರ್ಮಾಣವನ್ನು ಇಲ್ಲಿ ತಿಳಿದೆವು
ಇಲ್ಲಿ ನಿಮಗೊಂದು ಕೆಲಸವಿದೆ
ಸ್ವಂತ ಕೀಬೋರ್ಡನ್ನು ರಚಿಸಿ
ಕೀಬೋರ್ಡಿನಲ್ಲಿ ಬಣ್ಣ ಮತ್ತು ಫಾಂಟ್ ನ ಲೆವೆಲ್ ನಲ್ಲಿ ಬದಲಾವಣೆಯನ್ನು ಮಾಡಿ
ಪರಿಣಾಮವನ್ನು ಪರಿಶೀಲಿಸಿ
ಈ ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು